ಮತ್ತು ಹಿಂದಗಡೆ ಕಲ್ಲಿನ ಗುಡ್ಡವನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಅನ್ನು ಕಾಣಬಹುದು.

ಮರಗಳಿಗೆ ಮರು ಜೀವ ಗದಗ್ ಜಿಲ್ಲಾ--

ಈ ದೃಶ್ಯದಲ್ಲಿ ನಾವು ಒಂದು ಕಟಿಂಗ್ ಶಾಪ್ ಅಂಗಡಿಯನ್ನು.

ಕಾಣಬಹುದಾಗಿದೆ ಮತ್ತು ಇಲ್ಲಿ ಒಂದು ಮಿರರ್ ಸಹ ನಾವು--

ಮತ್ತು ಇಲ್ಲಿ ಒಂದು ದೊಡ್ಡದಾದ ಕಟ್ಟಡ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಸುತ್ತಲೂ --

ಹಾಗೂ ಇಲ್ಲಿ ದೊಡ್ಡದಾದಂತ ಒಂದು ಹಡಗನ್ನು ಕಾಣಬಹುದಾಗಿದೆ.

ಹಾಗು ಮಧ್ಯದಲ್ಲಿ ದೊಡ್ಡದಾದಂತ ಗಿಡಮರಗಳನ್ನು ಹಾಗೂ ಕೆಲವು ಹೂವಿನ ಗಿಡಗಳನ್ನು ನೋಡಬಹುದಾಗಿದೆ.

ಮತ್ತು ಪಿಂಡಗಡೆ ಡೋರ್ ನ್ನು ನೋಡಬಹುದು.